ಈ ಚಿತ್ರಣದಲ್ಲಿ ನಾವು ಕಾಡಿನೊಳಗೆ ಇರುವ ಒಂದು ಪ್ರದೇಶವನ್ನು ಕಾಣಬಹುದು ಬಂಡೆಗಳ ಮೇಲೆ ಕುಳಿತು ತಮ್ಮ ಖುಷಿಯನ್ನು ಒಬ್ಬರಿಂದ ಒಬ್ಬರು ಹಂಚಿಕೊಳ್ಳುವ ದೃಶ್ಯವನ್ನು ಕಾಣಬಹುದು.

ಫಾದರ್ ನ ಬರುವಿಕೆಗಾಗಿ ಮಕ್ಕಳು ಸಾಜ್ಜಾಗಿ ನಿಂತಿರುವುದು ಕಾಣುತ್ತದೆ ಇದೊಂದು ವಿಶೇಷ ದಿನಕ್ಕೆ ಸಾಜ್ಜಾಗಿ ನಿಂತ ಚಿತ್ರಣದಂತೆ ಕಾಣ ಸಿಗುತ್ತದೆ ನಮ --

ಇಲ್ಲಿ ಒಂದು ವಾಹನವು ನಿಂತಿದ್ದು ಅದರ ಎಲ್ಲಾ ರೀತಿಯ ರಿಪೇರಿಯನ್ನು ಮಾಡಿಕೊಡು_ಕೊಡುತ್ತಿರುವ ಇಬ್ಬರು ಕಾರ್ಮಿಕರನ್ನು ನಾವ್ ಇಲ್ಲಿ ಗಮನಿಸಬಹುದು .

ಈ ಚಿತ್ರಣದಲ್ಲಿ ಒಂದು ಕಾರ್ಯಕ್ರಮದ ಅಂಗವಾಗಿ ಜನಜಂಗುಳಿ ಸೇರಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು ಎಲ್ಲರು ಸಂಭ್ರಮ ಸಡಗರದಿಂದ ಸೇರಿರುವುದನ್ನು ಇಲ್ಲಿ ನಾವು ಕಾಣಬಹುದು .